ಹಾಗು ಇಲ್ಲಿ ದೊಡ್ಡದ ಒಂದ ರಸ್ತೆಯನ್ನು ನೋಡಬಹುದು.

ಮತ್ತು ಇಲ್ಲಿ ಪಕ್ಕದಲ್ಲಿ ಹೂವಿನ ಗಿಡಗಳನ್ನು ಅಂದ್ರೆ ಕೊಂಡಲದಲ್ಲಿ ಗಿಡಮರಗಳನ್ನು ಕಾಣಬಹುದು.

ಮತ್ತು ಇಲ್ಲಿ ಮೇಲಕ್ಕೆ ಏರಲು ಮೆಟ್ಟಿಲುಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಗೆ ಗ್ರೌಂಡಿನಲ್ಲಿ ಗೆರೆಗಳನ್ನು ಕಾಣಬಹುದು.

ಮತ್ತ್ ಇಲ್ಲಿ ಹಿಂದ್ಗಡೆ ನೀರಿನ ಟ್ಯಾಂಕನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಕೊಳ್ಳಲಿ ಹಾಕಿಕೊಳ್ಳುವ ಅಂತ ಸರಗಳನ್ನು ಕಾಣಬಹುದು.

ಬೇರೆ ಬೇರೆ ರೀತಿಯ ಡಿಸೈನ್ ಡಿಸೈನ್ ಗಳ ರೀತಿಯ ಕೊಳಲಲ್ಲಿ ಹಾಕಿಕೋಳ್ಳತಕ್ಕಂತ ಸರಗಳನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ದೊಡ್ಡ ದೊಡ್ಡ ಮನೆಗಳನ್ನು ಸಾಲುವಾಗಿರೋ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಮುಂದ್ಗಡೆ ಒಂದು ಕಾರ್ ನಿಂತುಕೊಂಡಿರುವ ದೃಶ್ಯ ನೋಡಬಹುದು.

ಮತ್ತು ಇಲ್ಲಿ ಸಿನ್ಥಾಕ್ಸ್ ಗಳನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ವಿಡಿಯೋ ಮಗ ಮ್ಯಾಗ ಎಂಬ ಬೋರ್ಡ ಅನ್ನು ಕಾಣಬಹುದು.

ಹಾಗು ಮುಂದುಗಡೆ ಒಂದು ಬೈಕ್ ಸಹ ನಿಂತಿದೆ.

ಮತ್ತು ಇಲ್ಲಿ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಾಣಬಹುದಾಗಿದೆ.

ಆಚೆ ಕುಳಿತುಕೊಳ್ಳಲು ಮೂರು ಚೇರು ಗಳನ್ನು ಕಾಣಬಹುದಾಗಿದೆ.

ಮತ್ತಿಲ್ಲಿ ಡೈನಿಂಗ್ ಟೇಬಲ್ ಮೇಲೆ ವಾಟರ್ ಬಾಟಲ್ ಗಳನ್ನು ನೋಡಬಹುದಾಗಿದೆ.

ಮತ್ತಿಲ್ಲಿ ಇಂಡಿಯನ್ ಫ್ಲಾಗ್ ಹಾರಡುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತ ಇಲ್ಲಿ ಒಂದ ಬಾಗಿಲ ಸಹ ಇದೆ.

ಹಾಗು ಇಲ್ಲಿ ಹೂವಿನ ಗಿಡಗಳು ಮತ್ತು ಹಚ್ಚ ಹಸಿರಂತಹ ಗಿಡ ಮರಗಳನ್ನು ಕಾಣಬಹುದು.

ಹಾಗೂ ಇಲ್ಲಿ ಮೂವರು ವ್ಯಕ್ತಿಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಹಾಗೂ ಈ ಬಿಲ್ಡಿಂಗಿನ ಮುಂದೆ ತಿರುಮಲ ಮೋಟರ್ಸ್ ಎಂಬ ಬೋಡನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಾಣಬಹುದಾಗಿದೆ.